ಕೂಡ ಹೋಗಿ ಅಟೆಂಡ್ ಕೂಡ ಮಾಡ್ಬಹುದು ಅಟೆಂಡ್ ಮಾಡೋದ್ರಿಂದ ನಮಗೆ ಡಿಸ್ಟರ್ಬನ್ಸ್ ಅಗಲ್ಲ ಗಲಾಟೆ ಜಗಳ ಎನೂ ಇರಲ್ಲ ಈಗ ಬೇರೆ ಕಡೆ ಹೋದ್ರೆ ಗಲಾಟೆ ಜಗಳ ಎಲ್ಲ ಇರ್ತಾವೆ ಇವರ ರೆಸ್ಟೋರಂಟ್ ಲಿ ಏನೂ ಕೂಡ ಇರಲ್ಲ ತುಂಬ ಚೆನ್ನಾಗಿ--

ಬಟ್ಟೆಗೆ ಗೊಂಬೆ ಹಾಕೋದ್ರಿಂದ ಅದನ್ನ ನೋಡಿದ ತಕ್ಷಣ ನಮಗೆಲ್ಲ ಇಷ್ಟ ಅಗತ್ತೆ ಅಮೇಲೆ ನಮ್ಮ ಮನಸ್ಸನ್ನ ಅದು ಅಟ್ರ್ಯಾಕ್ಟ್ ಮಾಡತ್ತೆ ನೋಡಿದ ತಕ್ಷಣ ಎಷ್ಟೆ ಖರ್ಚಾದ್ರು ಪರ್ವಾಗಿಲ್ಲ ತೊಗೊಬೇಕು ಅನ್ಸತ್ತೆ ನಾವು ಹೊರಗಡೆ ಎಲ್ಲ ಹೋದಾಗ ತುಂಬ ನಮ್ಮನ್ನ ಅಟ್ರ್ಯಾಕ್ಟ್ ಮಾಡತ್ತೆ ಬಟ್ಟೆ ಅಂಗಡಿ.

ಇಲ್ಲಿ ಗೋಪುರಗಳು ಚೆನ್ನಾಗಿ ಕಟ್ಟಿವೆ ಹಿಂದಿನ ಕಾಲದಲ್ಲಿ ಹೊಯ್ಸಳರು ಚೋಳರು ಎಲ್ಲ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬ ಚೆನ್ನಾಗಿದೆ.

ಇದು ಒಂದು ಆಟದ ಮೈದಾನ ಇವು ಹೆಚ್ಚಾಗಿ ಸಿಟಿ ಗಳಲ್ಲಿ ಹಾಗೂ ಪಾರ್ಕ್ ಗಳಲ್ಲಿ ಇರ್ತಾವೆ--

ಮೈಕಟ್ಟು ಚೆನಾಗೆ ಇರತ್ತೆ ಚೆನ್ನಗಿ ಬುದ್ಧಿಶಕ್ತಿ ಕೂಡ ಚೆನ್ನಗಿ ಚೆನ್ನಾಗಿ ಇರತ್ತೆ ದಿನ ತಿಂದ್ರೆ ಮೈಂಡ್ ಕೂಡ ಫ್ರೆಶ್ ಆಗಿ ಇರತ್ತೆ ಇದು ಇರೋದ್ರಿಂದ ಡಾಕ್ಟರ್ ಗಳು ಇದನ್ನ ತುಂಬ ಸಜೆಶನ್ ಮಾಡ್ತಾರೆ.

ಮಸೀದಿ ಇದು ಮುಸ್ಲಿಮ್ಸ್ ಗೆ ಪವಿತ್ರವಾದಂತಹ ಗ್ರಂಥ ಹಾಗೂ ಪೂಜಾರ್ಹ ಸ್ಥಳವಾಗಿದೆ ನಮಗೆ ಹೇಗೆ ದೇವಸ್ಥಾನ ತುಂಬ--